ಈ ಚಿತ್ರದಲ್ಲಿ ನಿಮಗೆ ಒಂದು ಹಾಸ್ಪಿಟಲ್ ಕಾಣುಸುತ್ತಿದೆ ಈ ಹಾಸ್ಪಿಟಲ್ ಆವರಣದಲ್ಲಿ ಸುಮಾರು ಗಾಡಿಗಳು ಪಾರ್ಕ್ ಆಗಿದೆ ಟೂವೀಲರ್ ಕೂಡ ಪಾರ್ಕ್ ಆಗಿದೆ ಆ ಇಲ್ಲಿ ಒಂದು ಪ್ಲಾಸ್ಟಿಕ್ ಚೈರ್ ಕೂಡ ಕಾಣುಸುತ್ತಿದೆ ಆಹ್--

ಈ ಚಿತ್ರದಲ್ಲಿ ನವೊಂದು ಬಿಲ್ಡಿಂಗ್ ನೋಡುತಾಯಿದಿನಿ ಮಣಿಪುರಂ ಗೋಲ್ಡ್ ಲೋನ್ ಅಂತ ಇದೆ ಸಿಂಡಿಕೆಟ್ ಬ್ಯಾಂಕ್ ಅಂತ ಬೋರ್ಡ್ ಇದೆ ಮುಂದೆ ಒಂದು ಸರ್ಕಲ್ ಇದೆ ಸರ್ಕಲ್ ಅಲ್ಲಿ ಒಬ್ಬರ ಸ್ಟಾಚು ಇದೆ.

ಇದೆ ಒಂದು ಕಟ್ಟಿಗೆ ಬೀರು ಕೂಡ ಇಲ್ಲಿ ಇದೆ.

ಈ ಒಂದು ಚಿತ್ರದಲ್ಲಿ ನಾವು ಒಂದು ರೂಮ್ನ ನೋಡ್ತಾ ಇದಿವಿ. ರೂಮ್ ಅಲ್ಲಿ ಡಬುಲ್ ಬೆಡ್ ಡಬಲ್ ಕಾಟ್ ಇದೆ.

ಏನೋ ಕರಕುಶಲವನ್ನು ಮಾಡುತ್ತಿದ್ದಾರೆ ಅದನ್ನು ಒಬ್ಬ ಸಿಸ್ಟರು ಆಹ್ ನೋಡುತ್ತಿದ್ದಾರೆ.

ಈ ಚಿತ್ರಣದಲ್ಲಿ ನಾವು ಒಂದು ಸರ್ಕಾರಿ ಕಚೇರಿಯ ಡಿಸ್ಟಿಕ್ ಆಫೀಸ್ ನಾ ಮುಂದೆ--

ಚಿತ್ರಣದಲ್ಲಿ ಸೈನಿಕ್ ಸ್ಕೂಲ್ ಬಿಜಾಪುರಿನ ಗೇಟನ್ನ ನೋಡುತ್ತಿದ್ದೇವೆ ಇಲ್ಲಿ ಮುಂದೆ ಒಂದು ಅಹ್ ಜೆಟ್ಟ ಪ್ಲೈನ್ ಜೆಟ್ಟ ತರ ಮೋಡಲ್ ಮಾಡಿ ಕಂಬದ ಮೇಲೆ ಇಟ್ಟಿರೋದನ್ನ ನೋಡಬಹುದು.

ನಾಲಕ್ಕು ದಿಕ್ಕಿಗೂಳ್ಗೂ ಕಲಶವನ್ನು ಇಟ್ಟಿದ್ದಾರೆ. ಇಲ್ಲಿ ಏನೋ ಒಂದು ವಿಧವಾದಂತ ಪೂಜೆ